ಚೆನಾಗ್ ಕಟ್ಟ್ ತ್ತಾರೆ ಇವೆಲ್ಲ ಗ್ಲಾಸ್ ತುಂಬಾ ಐತಿ.

ನಾವು ಹೊಳೆ ಅಂದ ತಕ್ಷಣ ಕೆ ಕೆರೆಗೆ ಮಿನ್ ಗಿನ್ ಹಿಡಿಯೋಕ್ಕೆ ಹೋಗತೀವಿ ನೀರು ಜೋರ್ ಆ ಬರ್ತತ್ತೆ ಎಲ್ಲ ಆ ಕೆರೆಗ ಮಿನ್ ಹಿಡಿಯೋದು ಏಡಿ ಹಿಡಿಯೋದು--

ಒಬ್ ಒಬ್ಬರೇ ಟೈಮ್ ಸ್ಪೆಂಡ್ ಮಾಡ್ತಿರ್ತಿವಿ.

ಅದೇ ಬರಿ ಏನ್ ರೀ ನೂರು ನೂರ್ ಐವತು ರೂಪಾಯಿ ಕೊಟ್ರೆ--

ಏನ್ ಪೆಟ್ರೋಲ್ ಹಾಕ್ಸೋದು ಏನ್ ಬಿಡಿ ಬರೆ ಗಾಡಿಗಳಿಗೆ ಪೆಟ್ರೋಲ್ ಹಾಕ್ಸಿ ಹಾಕ್ಸಿ ಸಾಕಾಗೈತಿ .